ಮತ್ತು ಬೇಕರಿ ಯ ಒಳಗಡೆ ಕೆಲವು ಕೇಕ್ಗ ಳು ಕಾಣಿಸುತ್ತಿವೆ.

ಕೊಠಡಿಯ ಒಳಗಡೆ ಒಂದು ಮಂಚ ಇದೆ.

ಈ ಚಿತ್ರದಲ್ಲಿ ಸಂಗೀತ ಮೊಬೈಲ್ ಒಂದು ದೊಡ್ಡದಾದ ಕಟ್ಟಡ ಕಾಣಿಸುತ್ತಿದೆ.

ಮತ್ತು ಕಟ್ಟಡದ ಎದ್ರುಗಡೆ ಏಳು ವ್ಯಕ್ತಿಗಳು ನಿಂತುಕೊಂಡಿದಾರೆ.

ಮತ್ತು ದೂರದಲ್ಲಿ ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತಿವೆ ಮತ್ತು ನದಿ ಕಾಣಿಸುತ್ತಿದೆ.

ಕಟ್ಟಡಕ್ಕೆ ಬಿಳಿ ಬಣ್ಣ ಮತ್ತು ಹಳದಿ ಬಣ್ಣವನ್ನು ಹಚ್ಚಿದ್ದಾರೆ.

ಕಟ್ಟಡದ ಮೇಲೆ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.

ಮತ್ತು ಹೊರಗಡೆ ಒಂದು ಕಂಬ ಕಾಣಿಸುತ್ತಿವೆ ಕಂಬಕ್ಕೆ ವಿದ್ಯುತ್ ಬಲ್ಬ್ ಉರಿಯುತ್ತಿದೆ.

ಮತ್ತು ಒಳಗಡೆ ಬಣ್ಣಬಣ್ಣದ ವಿದ್ಯುತ್ ಬಲ್ಪ್ ಗಳು ಉರಿಯುತ್ತಿವೆ.

ಈ ಚಿತ್ರದಲ್ಲಿ ಒಂದು ಕೊಠಡಿ ಇದೆ ಕೊಠಡಿಯ ಒಳಗಡೆ ಒಂದು ಗಡಿಯಾರ ಕಾಣಿಸುತ್ತಿದೆ.

ಕೊಠಡಿಯ ಒಳಗಡೆ ಒಂದು ಬಲ್ಬ್ ಉರಿಯುತ್ತಿದೆ.

ಮತ್ತು ಒಂದು ಟೇಬಲ್ ಕಾಣಿಸುತ್ತಿದೆ ಟೇಬಲ್ ನ ಎದುರುಗಡೆ ಗಾಜಿನ ಗ್ಲಾಸ್ ಕಾಣಿಸುತ್ತಿವೆ.

ಒಂದು ಚೇರ್ ಕಾಣಿಸುತ್ತಿದೆ ಒಂದು ಟೂಬ್ಲೈಟ್ ಉರಿಯುತ್ತಿದೆ.

ಮತ್ತು ದೂರದಲ್ಲಿ ಕೆಲವು ಕಟ್ಟಡಗಳು ಕಾಣಿಸುತ್ತಿವೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ದೇವರನ್ನು ಮೆರವಣಿಗೆ ಮಾಡುವ ರಥ ಕಾಣಿಸುತ್ತಿವೆ.

ಮತ್ತು ರೆಸ್ಟೋರೆಂಟ್ ಎದುರುಗಡೆ ಒಂದು ದೊಡ್ಡ ಪ್ರಮಾಣದ ಕಾರು ನಿಂತಿದೆ.

ಇದು ಕಾಲುಗಳಿಗೆ ಹಾಕುವ ಬೂಟುಗಳು ಕಾಣಿಸುತ್ತಿವೆ.

ದೂರದಲ್ಲಿ ಒಂದು ಟವರ್ ಕಂಬ ಕಾಣಿಸುತ್ತಿದೆ.

ಈ ಚಿತ್ರದಲ್ಲಿ ಒಂದು ಕಟ್ಟಡ ಕಾಣಿಸುತ್ತಿದೆ.

ಮತ್ತು ಅಂಗಡಿಯ ಹೊರಗಡೆ ಕೆಲವೊಂದು ಕುರ್ಕುರೆ ಪಾಕೆಟ್ ಗಳನ್ನು ನೇತು ಹಾಕಿದ್ದಾರೆ.

ಆ ನದಿಯ ಸುತ್ತಲೂ ಒಂದು ದೊಡ್ಡದಾದ ಬೆಟ್ಟ ಕಾಣಿಸುತ್ತಿದೆ.

ಆ ಸೂಪರ್ ಮಾರ್ಕೆಟ್ ನಲ್ಲಿ ಜನರಿಗೆ ಬೇಕಾದ ವಿವಿಧ ವಸ್ತುಗಳನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ.

ಅ ಅಂಗಡಿಯ ಎದುರುಗಡೆ ಮೂರು ದೊಡ್ಡ ಬ್ಯಾನರ್ ಗಳನ್ನು ಹಾಕಿದ್ದಾರೆ.

ಒಬ್ಬ ವ್ಯಕ್ತಿಯು ಒಂದು ಪಾಟವನ್ನು ಹಿಡಿದುಕೊಂಡು ಹೋಗುತ್ತಿದ್ದಾನೆ.

ಮನೆಯ ಹಿಂದುಗಡೆ ಒಂದು ದೊಡ್ಡ ಮರ ಕಾಣಿಸುತ್ತಿದೆ.

ಆ ಶೇಡ್ ನ ಎದುರುಗಡೆ ಒಂದು ದೊಡ್ಡದಾದ ಬ್ಯಾನರ್ ಹಾಕಿದ್ದಾರೆ.

ಬ್ಯಾಂಕ್ ನ ಎದುರುಗಡೆಯಲ್ಲಿ ಹಲವಾರು ವ್ಯಕ್ತಿಗಳು ಓಡಾಡುತ್ತಿದ್ದಾರೆ.

ತರಕಾರಿ ಮಾರ್ಕೆಟ್ ನಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.